ಬಜೆಟ್ ನಾವು ಯಾವ ತರ ಹಾಕ್ತಿವಿ ಅದರ ಮೇಲೆ ಡೆಕೋರೇಷನ್ಸ್ ಬರುತ್ತೆ ಸಿಂಪಲ್ ಆಗಿ ಬೇಕು ಅಂದ್ರೆ ಕಡಿಮೆ ಖರ್ಚಲ್ಲಿ ಮಾಡಬೋದು.

ನ್ಯಾಚುರಲ್ ಆಗಿದೆ ಮತ್ತೆ ಅಷ್ಟೊಂದು ಪೊಲ್ಯೂಷನ್ ಏನಿಲ್ಲ ಮತ್ತೆ ನಾವು ಇದನ್ನ ನೀಟ್ ಆಗಿ ಕಾಪಾಡಬೇಕಾಗಿರೋದು ನಮ್ಮ್ ಕರ್ತವ್ಯ.

ನೀಟ್ ಆಗಿ ನೋಡ್ಕೊಂಡು ಪೊಲ್ಯೂಷನ್ ಮಾಡದೇ ನೋಡ್ಕೋಬೇಕು ನಾವು ಫೋಟೋ ಶೂಟ್ ಗೆಲ್ಲ ಒಳ್ಳೆ ಪ್ಲೇಸ್ ಇದು.

ಯಾವಾಗ ಬೇಕಾದ್ರು ತಗೋಬಹುದು ಎ_ಟಿ_ಎಂ ಕಾರ್ಡ್ ಅಂತ ಒಂದು ಕೊಟ್ಟಿರ್ತಾರೆ ಅದರಲ್ಲಿ ನಾವು ದುಡ್ನ ತಗೊಳ್ಳು ಬಹುದು ಒಂದೊಂದು ಎ_ಟಿ_ಎಂ ನಲ್ಲಿ ನಾವು ದುಡ್ನ ಡ್ರಾ ಆ ಹಾಕಕ್ಕೂ ಫೆಸಿಲಿಟಿ ಇರುತ್ತೆ.

ಹಾ ನಾವು ಒಳ್ಳೆ ಹೆಲ್ತಿ ಯಾಗಿ ಮೈನ್ಟೈನ್ ಮಾಡಬೇಕು ಬಾಡಿ ನ ಅಂದ್ರೆ ಜಿಮ್ ಗೆ ಹೋಗೋದು ಬಹಳ ಇಂಪಾರ್ಟೆಂಟ್ .

ಸ್ನೋ ಸಿಟಿ ಮೈಸೂರಲ್ಲಿರುವಂತಹ ಸ್ನೋ ಸಿಟಿ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ನೋ ಯೂಸೂಯಲಿ ಕರ್ನಾಟಕದಲ್ಲಿ ಬರಲ್ಲ ಇದು ನಾರ್ತ್ ಸೈಡ್ ಅಂದ್ರೆ ಹಿಮಾಲಯ ಸೈಡ್ ಳ್ಳಿ ಮಾತ್ರ ಸ್ನೋ ನೋಡಬಹುದು ನಾವು.

ರಿಪ್ಲೇಸೆಮೆಂಟ್ ಮಾಡಬೇಕು ಎಂಜಿನ್ ಸರ್ವಿಸ್ ಮಾಡಿಸ್ಬೇಕು ಅಂದ್ರು ಮಾಡಿಸಬಹುದು ಗೇರ್ ಅಥವಾ ಕ್ಲಚ್ ಇಲ್ಲ ಬ್ರೇಕ್ ಏನಾದ್ರುಕಾರ್ ದು ಸರಿಯಾಗಿ ಇಲ್ಲಾಂದ್ರೂನು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಹಿಡಿತಾ ಇಲ್ಲ ಅಂದ್ರು ಲುಕ್ ತಗೊಂಡು ಬಂದು ರಿಪೇರಿ ಮಾಡಿಸಬೋದು ಟೈಮ್ ಟೈಮ್ ಗೆ ಕಾರ್ ನ ಸರ್ವಿಸ್ ಮಾಡಿಸೋದು ಒಳ್ಳೆಯದು.